ಕಳ್ದ್ರೂ ಕಾಪ್ರು ಬಂದ್ಬಿಡ್ತಾರೆ ಬಾರಿ ಹಿಂಸೆ ಗುರು ಊಟ ಮಾಡ್ವಾಗ ಸಿಮೆನೆ ಬತ್ತಿ ಇಟ್ಟು ಅಹ್ ಅಹ್ ಒಂದು ಇದ್ ಡಬ್ಬಕೆ ತುಂಬಿರೋಡು ಸಿಮೆನೇ ಬತ್ತಿ ಹಾಕ್ಬಿಡೋರು ಆವಾಜ್--

ನಾವು ತಮಿಳ್ ನಾಡು ಕೋಡಿಕೆನಾಲ್ಗೆ ಹೋಗಿದ್ವಿ ಸ್ವಾಮಿ ಫೋಟೋನೂ ಇಲ್ಸ್ಟಾಯಿತು ಏಯ್ ಕಾರಂಜಿ ಅಂತ ಒಂದು ಇತ್ತು ಏನ್ ಸುಂದರವಾಗಿತ್ತು ಫೋಟೋ ಓಡ್ಸವನೇ ಅಹ್ ಅಹ್ ಆಗ ಬೆಲ್ ಬಾಟಮ್ ಪ್ಯಾಂಟು ಇತರ ಪ್ಯಾಂಟ್ ಅಲ್ಲ.

ಎಲ್ಲ ಪ್ರತಿಒಂದು ಮನೆಯಲ್ಲಿ ಸಿಗುತಲ್ಲ ಅವತು ಇವಾಗ್ ಇಪ್ಪತೈದು ಮೂವತ್ತು ಶೇವಿಂಗ್ ಅಹ್ ಅಹ್ ಇನ್ನೊಂದು ತಗೋಬೋದು ಎಲ್ಲ ಪ್ರತಿಒಂದು ಸೊಪ್ಪು ಸಾಮಾನು ನೀವು ಐಟಂ ಏನ್ ಕೆ_ ಎಫ್ _ಸಿ_ ಎಲ್ಲ ಸಿಗುತ್ತೆ.